ಈ ಚಿತ್ರದಲ್ಲಿ ಕಾಣುತ್ತಿ ಇರುವುದು ಒಂದು ಮಳೆಗೆ ಆ ಮಳಿಗೆಯ ಮೇಲೆ ಭಾರತದ ಫ್ಲ್ಯಾಗ್ ಅನ್ನು ಪೇಸ್ಟ್ ಮಾಡಿದ್ದಾರೆ.

ಆರ್ ಇಲ್ಲಿ ವೈಟ್ ಕಲರ್ ಬ್ಲೂ ಕಲರ್ ಸಿಲ್ವರ್ ಕಲರ್ ಕಾರುಗಳು ನಿಂತಿದೆ ಡಿಕ್ಕಿ ಓಪನ್ ಆಗಿರುವ ಕಾರ್ ಬ್ಲೂ ಕಲರ್ .

ಬ್ರಿಡ್ಜಿನ ಮೇಲ್ಗಡೆ ನಿಂತುಕೊಂಡು ಕೆರೆಯನ್ನು ನೋಡುತ್ತಿದ್ದಾರೆ.

ವಿಶ್ರಂ ಸ್ಥಿತಿಯಲ್ಲಿ ನಿಂತುಕೊಂಡಿದ್ದಾರೆ ಹೆಂನ್ಸ್ ಆ ಇದರಲ್ಲಿ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಸಹ ಇದ್ದಾರೆ.

ಗೇಟ್ ಇದೆ ಹಾಗು ಗೇಟ್ ಒಳಗಡೆ ಒಂದು ಮಳಿಗೆ ಇದೆ ಆ ಮಳಿಗೆಯ ಶಡ್ಡಿನ ಒಳಗಡೆ ಒಂದು ಕಾರ್ ಸಹ ನಿಂತಿದೆ.

ಚಿತ್ರದಲ್ಲಿ ಮರ ಗಿಡಗಳು ಸಹ ಇದ್ದಾವೆ ಹಾಗು ಮಳಿಗೆಗಳು ಸಹ ಇದ್ದಾವೆ.

ಆ ಟೈ ಹಾಗು ಟೈ ಯನ್ನು ಧರಿಸಿಕೊಂಡಿದ್ದಾನೆ ಮೆರೂನ್ ಕಲರ್ ಕೋರ್ಟ್ ಸಹ ಹಾಕಿಕೊಂಡಿದ್ದಾನೆ ಎರಡನೇ ಚಿಕ್ಕ ಇವನು ಅವರ ತಮ್ಮ ಅನ್ಸುತ್ತದೆ.

ಫಂಕ್ಷನ್ ನಡೆಯುತ್ತಾ ಇರುವಾಗ ಜನರಿಗೆ ಬಿಸಿಲು ಬರ ಬಾರದೆಂದು ಪೆಂಡಲ್ಲ ನ್ನು ಸಹ ಹಾಕಿದ್ದಾರೆ ಆ ಕಡೆ ಸಂತೆ ಕೂಡ ನಡೆಯುತ್ತಿದೆ.

ಈ ಚಿತ್ರದಲ್ಲಿ ಕಾಣುತ್ತ ಇರುವುದು ಬೈಕ್ ಬೈಕುಗಳು ಆ ಬೈಕಿನ ಮೇಲೆ ಒಂದು ಹುಡುಗ ವೈಟ್ ಕಲರ್ ಶರ್ಟ್ ಹಾಕಿಕೊಂಡು ಕೂತಿದ್ದಾನೆ.

ಅಲ್ಲಿ ಮೂರು ಜನ ಮಂದಿ ಕುಳಿತುಕೊಂಡು ನೋಡುತ್ತಾ ಇದ್ದಾರೆ ಇಲ್ಲಿ ಒಬ್ಬ ಬೆಂಕಿಯ ಮುಂದೆ ನಿಂತುಕೊಂಡು ಕಬ್ಬಿಣವನ್ನು ಕಾಸುತ್ತಾ ಇದ್ದಾನೆ.